ಇಲ್ಲಿ ಅಹ್ ವಿಜಯಪುರಕ್ಕೆ ಉಹ್ ಸಿಟಿ ಗಳು ಹಳ್ಳಿಗಳಿಗೆ ಹೊ ಸುತ್ತಮುತ್ತ ವಿಜಯಪುರದಲ್ಲಿ ಸುತ್ತಮುತ್ತ ನೀರು ಸರಬರಾಜು ಮಾಡುವಂತಹ ಒಂದು ಕಚೇರಿ. ಇಲ್ಲಿ ಸ್ವಚ್ಛತೆಯಿಂದ ಕಾಪಾಡಿಕೊಂಡಿ--

ಎಲ್ಲಾಅ ವಸ್ತುಗಳೂ ಸಹ ಇಲ್ಲಿ ಸಿಗುತ್ತದೆ. ಮ್-- ಮ್ಯೂಸಿಕಲ್ಸ್ ಗಳು ಸಿಗುತ್ತದೆ. ಅಲ್ಲದೆ ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ದೊರೆಯುತ್ತದೆ. ಆದರಿಂದ ಬಹಳಷ್ಟು ಜನ ಇಲ್ಲಿ ಬಂದು ತೆಗೆದುಕೊಂಡು--

ಅನಾದಿ ಮೊದಲ ತೀರ್ಥಂಕರು ತಂದೆ ನಾಭಿ ರಾಜ ತಾಯಿ ವರುದೇವಿ. ರಾಜ್ಯ ಅಯೋಧ್ಯ ಸುನಂದಳ ಮಗ ಬಾಹುಬಲಿ. ಇಲ್ಲಿ ಎಲ್ಲಾ--

ಫಿಲಂ ನೋಡ ಇದೊಂದು ಫಿಲಂ ನೋಡಲು ಚೇರ್ಗಳನ್ನು ಹಾಕಿರುವಂತಹ ದೃಶ್ಯ. ಇದು ಇಲ್ಲಿ ಬಹಳಷ್ಟು ಜನ ಬರುತ್ತಾರೆ. ಅದಕ್ಕಾಗಿ ಚೇರ್ಸ್ಗಳು ಕೂಡ ಬಹಳಷ್ಟು ಇದೆ.

ಇಲ್ಲಿ ಕೆಲವೊಂದು ಆಫರ್‌ಗಳು ಇರುವುದನ್ನು ಅವರು ಹೇಳುತ್ತಾರೆ ಅಲ್ಲದೇ ಇಲ್ಲಿ ಇ.ಎಂ.ಐ ದರದಲ್ಲಿ ಸಹ ದೊರೆಯುತ್ತದೆ ಅದಕ್ಕಾಗಿ ಬಹಳಷ್ಟು ಜನ ಇಲ್ಲಿ ಬಂದು ತೆಗೆದುಕೊಂಡು ಹೋಗುತ್ತಾರೆ. ಒಳ್ಳೆಯ ಕ್ವಾ--

ಇದೊಂದು ಪಾರ್ಕ್ ಇದು ಟೂರಿಸ್ಟ್ ಪ್ಲೇಸ್ ಕೂಡ ಹೌದು ಇದು ಆಹ್ ವಿಜಯಪುರದಲ್ಲಿ ಇರುವುದು.

ಇಲ್ಲಿ ಬಹಳಷ್ಟು ಜನ ಬಂದು ಹೋಗುತ್ತಾರೆ ಏಕೆಂದರೆ ಹಳೆ ಕಾಲದ ಗೋಡೆಗಳು ಆನಂತರ ಶಿಲೆಗಳನ್ನ ನೋಡಲು ಬಹಳಷ್ಟು ಜನ ಬಹದೂರದಿಂದಮ್ ಬಹುದೂರದಿಂದ ಬಂದು ಹೋಗುತ್ತಾರೆ. ಇಲ್ಲಿ ಯಲ್ಲರು --

ಒಂದು ಪ್ಲೇ ಗ್ರೌಂಡ್ ಹಾ ಮಕ್ಕಳು ಆಟವಾಡುತ್ತಿರುವುದು ಕಂಡು ಬಂದಿರುವ ದೃಶ್ಯ.

ಅಲ್ಲದೆ ಅಲ್ಲದೆ ಇವರು ಹೆಣ್ಣು ಮಕ್ಕಳಿಗೆ ಒಳಗೆ ಪ್ರವೇಶವಿರುವುದಿಲ್ಲ ಅದಕ್ಕಾಗಿ ಹೆಣ್ಣು ಮಕ್ಕಳು ಹೊರಗೆ ನಿಂತು ಪ್ರಾರ್ಥನೆ ಮಾಡುತ್ತಿರುವ ದೃಶ್ಯ ಕಂಡು ಬರುತ್ತಿದೆ ಇಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಪ್ರವೇಶ.